ಇದು ಯಾವುದೋ ಒಂದು ದೊಡ್ಡ ಬಿಲ್ಡಿಂಗ್‌ ತರ ಕಾಣಿಸ್ತಾ ಇದೆ ನೋಡೋಕೆ ದೊಡ್ಡದು ತರ ಕಾಣಿಸ್ತಾ ಇದೆ. ಸುಮಾರು ಇಪ್ಪತ್ತರಿಂದ ಐವತ್ತು--

ಇದು ಯಾವುದೋ ಪಾರ್ಕ್‌ ಇರಬಹುದು ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಪಾರ್ಕ್‌ ಒಳಗೆ ಮರಗಳಿವೆ ಮತ್ತು ಗಿಡಗಳು ಕಾಣಿಸ್ತಾ ಇವೆ.

ಮುಂದುಗಡೆ ಕಾಪೌಂಡ್‌ ಇದೆ ಪಕ್ಕದಲ್ಲಿ ಚಿಕ್ಕ ಚಿಕ್ಕ ಗಿಡಗಳು ಇವೆ ಹಸಿರಾಗಿ ಕಾಣಿಸ್ತಾ ಇದೆ ಫುಲ್‌ ಹಸಿರಾಗಿ ಮತ್ತೆ ವೈರ್‌ಗಳು ಕಾಣ್ತಾ ಇದೆ

ಮನೆಗೆ ಕಾಜೀನಿಂದ ಕಟ್ಟಿದ್ದಾರೆ ಕಾಪೌಂಡು ಇದೆ ಮೇಲುಗಡೆ ಚಾಪೆ ತರ ಬಿಟ್ಟಿದ್ದಾರೆ ಮನೆ ಬಾಗಿಲು ಹಾಕಿದ್ದಾರೆ

ಯಾವುದು ಅಲ್ಲಿಂದಕಟ್ಟೆ ಅವರ ಒಂದು ಸರಿ ಕಡ್ಡಿನ ಮುಂದುಗಡೆಷ್ಟ. ಪಕ್ಕದಲ್ಲಿ ಮತ್ತೊಂದು ನೂತನ ಕಾರು.

ನೀಲಿ ಬಣ್ಣದ ಮಧ್ಯ ಗೋಲ್ಡನ್‌ ಕಲರ್‌ ಜನರು ಹೊಡೆಯುತ್ತಿದ್ದಾರೆ ಮುಂದುಗಡೆ ಒಂದು ಬೋರ್ಡ್‌ ಇದೆ ಮತ್ತೆ ಒಂದು ತೆಂಗಿನ ಮರ ಇದೆ ಪಕ್ಕದಲ್ಲಿ ಲೈಟ್‌ ಕಂಬ ಇದೆ ವೈರ್‌ಗಳನ್ನು ಚೆನ್ನಾಗಿ ಎಳೆದಿದ್ದಾರೆ

ಇದು ಯಾವುದೋ ಒಂದು ಪೆಟ್ರೋಲ್‌ ಬಂಕ್‌ ಇಂಡಿಯನ್‌ ಆಯಿಲ್‌ ಅಂತಾ ನಾಲ್ಕು ಐದು ಮಿಷಿನ್‌ಗಳು ಇದೆ ಅಲ್ಲಿ ಕೆಲಸ ಮಾಡುವವರು ಕೆಲಸಾನೂ ಮಾಡ್ತಾವ್ರೆ.

ಒಬ್ಬ ಪೆಟ್ರೋಲ್‌ ಹಾಕುಸ್ಕೊತಾವ್ನೆ ಒಂದು ಲಾರಿ ಹೋಯ್ತಾಯ್ದೆ

ಹಲವಾರು ಬಿಲ್ಡಿಂಗಗಳು ಅದರಲ್ಲಿ ಎರಡ ಆಕ್ಟರ್ ಮೂರು ಆಫ್ ಟಿಯರ್ ಐತೆ. ಅಲ್ಲಿ ಲೈಟ್ ಕಂಬ ಅದಕ್ಕೆ ಕೇಬಲ್ ವೈರಗಳು ಚೆನ್ನಾಗಿ ಸುತ್ತೋರೆ ಮತ್ತೆ ಕರೆಂಟ್ ವೇರ್ಗಳು ಏಳ್ದೋರೆ.

ಈ ಕಡೆ ಬಂದ್ರೆ ರೆಡ್ ಕಲರ್ ಬೋರ್ಡ್ ಕಾಣಿಸ್ತಾ ಐತೆ ರೋಡ ಲ್ಲಿ ಕಾರ್ ಹೊಯ್ತಾಯಿತೇ ಸ್ಕೂಟ್ರು ಗಳ್ ನಿಂತವೆ.

ಇ ದೆಫ್ಟ್ ಅಲ್ಲಿ ಬಿಲ್ಡಿಂಗ್ ಐತೆ ಹಾ ಬಿಲ್ಡಿಂಗ್ ಮುಂಭಾಗದಲ್ಲಿ ಬರೀ ಗಾಜಲ್ಲೆ ಕಟ್ಟಿಸವ್ರೆ .

ಸುತ್ತ ಗಾಜು ಫಿಟ್ಟಿಂಗ್ ಅನ್ ಮಾಡಿಸ್ಕೊಂಡು ಹತ್ತರಿಂದ ಇಪ್ಪತ್ತು ಅವೆ.

ಯಾವುದೋ ದೊಡ್ ಪಾರ್ಕ್ ಇರ್ಬೋಕು. ನೆಲ ಎಲ್ಲಾ --